ಇದು ನೋಡೋದಿಕ್ಕೆ ಪಾರ್ಕ್ ತರ ಇದೆ ಪಾರ್ಕ ಅಲ್ಲಿ ಗ್ರೀನ್ ಕಲರ್ ಕಾಂಪೌಂಡ್ ಹಾಕಿದ್ದಾರೆ.

ಮತ್ತೆ ಅಲ್ಲಿ ಒಂದ್ ಬೋರ್ಡಲ್ಲಿ ಬರ್ದಿದ್ದಾರೆ ಯಾವ್ ತರ ಮಾಡ್ಬೇಕಂತ --

ಅದು ದೊಂದ್ ದೊಡ್ದು ಬಿಲ್ಡಿಂಗ್ ಗು ಅಲ್ಲಿ ಮರಗಿಡಗಳು ನಿಂತ್ಕೊಂಡಿದೆ.

ಸೊ ಇದು ನೋಡೋದಕ್ಕೆ ಸೂಪರ್ ಮಾರ್ಕೆಟ್ ತರ ಇದೆ ಇಲ್ಲಿ ಸುಮಾರ ತರಕಾರಿಗಳು ಫ್ರುಟ್ಸ್ ಗಳು ಇದೆ.

ಮತ್ತೆ ಲೈಟ್ ಕಂಬದಲ್ಲಿ ವೈರ್ ಗಳಿದೆ ಮತ್ತೆ ಹೋಗೋದಿಕ್ಕೆ ಒಂದು ದಾರಿ ತರ ಇದೆ.

ಸುತ್ತಿಲ ಹಸಿರ್ ಕಲರ್ ಆಗಿದೆ ಸೋ ಮರಗಿಡಗಳು ಇವೆ.

ಇದು ಫುಲ್ಲು ಒಂದು ಗ್ರೌಂಡ್ ಪಾರ್ಕ್ ತರ ಇದೆ ವ್ಯಾಯಾಮ ಮಾಡೊ ಪಾರ್ಕ್ ತರ ಇದೆ.

ಸೋ ಇಲ್ಲಿ ಹಲವಾರು ವ್ಯಕ್ತಿಗಳು ಬೆಳಗಿನ ಜಾವದಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಾರೆ.

ಮತ್ತೆ ಒಬ್ಬರು ನಿಂತ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಸನ್ ಲೈಟ್ಸ್ ಸೂರ್ಯನ ಕಿರಣಗಳು ಇವೆ.

ಮತ್ತೆ ಹಳವಾದ ವಿಧವಾದ ಕೇಕ್ಸ್ ಗಳು ಸಹ ಅಲ್ಲಿದೆ ನೋಡೋದಕ್ಕೆ ರೆಸ್ಟೋರೆಂಟ್ ಬಫೆಟ್ ಸಿಸ್ಟಮ್ ತರ ಸಹ ಇದೆ.

ಇದು ನೋಡೋದಿಕ್ಕೆ ಒಂದು ಢಾಭಾ ತರ ಕಾಣಿಸ್ತಾ ಇದೆ.

ಸಲಿ ಚೇರ್ಸ್ ಗಳಾಕ್ಕಿದ್ದಾರೆ ಲೈಟ್ ಗಳು ಉರಿತಾ ಇದೆ ಯಾವ್ ಯಾವ್ ಐಟಮ್ಸ್ ಅಂತ ಬೋರ್ಡಲ್ಲಿ ಕಾಣಿಸ್ತಾ ಇದೆ.

ಅದರಲ್ಲಿ ಆಟೋ ನಿಂತಿದೆ ಮತ್ತೆ ಅಲ್ಲೊಂದು ಬೋರ್ಡ್ ಕೂಡಾ ಸಹ ನಿತ್ಕೊಂಡಿದೆ.

ಇದೆ ಒಂದುಡುಗ ಬಂದ್ ಅದರಲ್ಲಿ ಕುತ್ಕೊಂಡು ಟ್ರೆಡ್ಮಿಲ್ ಮಾಡ್ಕೊಂಡು ಎಕ್ಸರ್ಸೈಜ್ ಮಾಡ್ತಾ ಇದ್ದಾರೆ ಸೊ ಜಿಮ್ ಅಲ್ಲಿ ಕೂತ್ಕೊಂಡಿದ್ದಾರೆ.

ಮತ್ತೆ ಸುಮಾರು ವ್ಯಕ್ತಿರು ಅಲ್ಲಿ ನಿಂತ್ಕೊಂಡಿದ್ದಾರೆ ಮತ್ತೆ ಎರಡ ನಿಂತಿದೆ.

ಸೊ ಅಲ್ಲೊಂದ್ ಟಿವಿ ಇದೆ ಬಲ್ಪ್ ಇದೆ ಮಜಾ ಬಾಟಲ್ ಸ್ಪ್ರೇ ತರ ಮಾಡ್ಕೊಂಡಿದಾರೆ ಬ್ಲೂ ಕಲರ್ ಬಾಟಲ್ಸ್ ಡ್ರಾಪ್ಸ್ ಎಲ್ಲ ಇದೆ.

ಗ್ರೀನ ಕಲರ್ ಆಗಿದೆ ಮತ್ ಅಲ್ಲಿ ಮೂರ ಛತ್ರಿಗಳ ತರಾ ಕಲರ್ ಕಲರ್ ಆಗಿದೆಗ್ರೀನ ಅಂಡ್ ಪಿಂಕ್ ಅಲ್ಲಿ.

ಮತ್ತೆ ಅದು ನೋಡುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ತೋರಿಸ್ತಾ ಇದೆ.

ಮತ್ ಅಲ್ಲಿ ಎರಡು ವ್ಯಕ್ತಿಗಳು ನಿಂತ್ಕೊಂಡಿದ್ದಾರೆ ಒಬ್ರು ಕಾರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಒಬ್ರು ನಡ್ಕೊಂಡು ಬರ್ತ ಇದರೆ.

ಮತ್ತೆ ಅಲ್ಲಿ ಬಂದು ಒಂದು ಪ್ರಾಜೆಕ್ಟರ್ ರೂಮಲ್ಲಿ ಸ್ಕ್ರೀನ್ ಹಾಕಿದ್ದಾರೆ ಆ ಸ್ಕ್ರೀನಲ್ಲಿ ಒಂದು ವ್ಯಕ್ತಿ ಭಾಷಣ ಮಾಡ್ತಾ ಇದ್ದಾರೆ ಮತ್ತು ಸುಮಾರು ವ್ಯಕ್ತಿಗಳು ನೋಡಿಕೊಂಡು ಹೋಗ್ತಾ ಇದ್ದಾರೆ.

ಇದು ಬಂದು ಪಾರ್ಕ್ ಪಾರ್ಕ್ ಅಲ್ಲಿ ಕುರ್ಚಿಗಳು ಹಾಕಿದ್ದಾರೆ ಕೂತ್ಕೊಳ್ಳೋಕೆ ಮತ್ತೆ ಮರಗಳಿದೆ ಗ್ರೀನ್ ಕಲರ್ ಹಾಗಿ ಹಲವಾರು ಮರಗಳಿದೆ.

ಒಂದು ಹುಡುಗ ಬಂದ ಅದ್ರಲ್ಲಿ ವಾಕರ್ ನ ತುಳಿತಾ ಇದಾ ಇದಾರೆ ಅಲ್ಲಿ.

ಸುಮಾರ್ ವ್ಯಕ್ತಿಗಳ್ ಕುತ್ಕೊಂಡಿದ್ದಾರೆ ಮತ್ತೆ ತುಂಬಾ ಲೇಡೀಸ್ ಗಳ್ ಬಂದು ನಿಂತ್ಕೊಂಡಿ--

ಇದು ನೋಡುವುದಕ್ಕೆ ಒಂದು ಶೋರೂಮ್ ತರ ಇದೆ.

ಇದರಲ್ಲಿ ವಾಟರ್ ಬಾಟಲ್ ಇದೆ ಒಂದು ಹುಡುಗ ಕಾಫಿ ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ.

ಸೊ ಅದರಲ್ಲಿ ಟ್ರೈ ನಲ್ಲಿ ಸ್ವಲ್ಪ ಕಾಫಿ ಗಳ ಚೆಲ್ಕೊಂಡಿದೆ ಮತ್ತೆ ಬಿಲ್ ಆಗಿರೋದು ಪೋಸ್ಟ್ ಮಾಡಿದಾರೆ ಅಲ್ಲಿ ಮತ್ತೆ ಫ್ಯಾನ್ಸ್ ಇದೆ ಫ್ರಿಡ್ಜ್ ಇದೆ.

ಸೋ ಅಲ್ಲಿ ಒ - ಅ - ಈ ತರದು ಸೋಫಾ ಸೆಟ್ ಗಳು ಬ್ಲೂ ಕಲರಲ್ಲಿ ಇದೆ.

ಮತ್ತೆ ಇದರ್ ಹಿಂದಗಡೆ ಬಂದು ಸಿಂಗಲ್ ಸ್- ಸೋಫಾ ತರ ಇದೆ ಮತ್ತೆ ಅಲ್ಲಿ ಸುಮಾರು ಅಲ್ ಅಲ್ಮರಿಗಳಿದೆ.

ಇದು ಫುಲ್ ಗ್ರೌಂಡ್ ತರ ಇದೆ ಗ್ರೌಂಡ್ ಪಾಕ್ದಲ್ಲಿ ಸುಮಾರ್ ಬಿಲ್ಡಿಂಗ್ ಗಳು ಅಫರ್ಮೆಂಟ್ಸ್ ಗಳ್ ತರ ಇದೆ.

ಆ ಗ್ರೌಂಡ್ ಒಳಗಡೆ ಗಿಡಗಳನ್ನು ನೆಟ್ಸಿದರೆ ಮತ್ತೆ ನಾಲ್ಕೈದು ಮರಗಳಿದೆ.

ಇದು ಒಂದು ಬಸ್ಸು ಬಸ್ ಅತ್ರ ಸ್ವಲ್ಪ ಜನ ಬಂದು ಹತ್ಕೊಳ್ತಾ ಇದ್ದಾರೆ.

ಮತ್ತೆ ಅಲ್ಲಿ ಒಂದು ವ್ಯಕ್ತಿ ಬಂದು ಜಿಮ್ ಮಾಡ್ತ ಇದಾರೆ ಇನ್ನೊಬ್ಬರು ಬಂದು ಬ್ಲಾಕ್ ಟಿ ಶರ್ಟ್ ರೆಡ್ ಪ್ಯಾಂಟ್ ಹಾಕೊಂಡು ಶೂಸ್ ಹಾಕೊಂಡ ಕೂತ್ಕೊಂಡಿದಾರೆ.

ಸೊ ಸೈಡ ಲ್ ಎಲ್ಲಾ ಟೆಂಟ್ ಹಾಕಿದ್ದಾರೆ ಮತ್ತೆ ಅಲ್ಲಿ ರಸ್ರಾ ಭಾರತಿ ಪಬ್ಲಿಕ್ ಸ್ಕೂಲ್ ಅಂತ ಪೋಸ್ಟ್ ಮಾಡಿದರೆ.

ಇದು ಬಂದು ಬೈಕ್ ಸರ್ವಿಸ್ ಗಾಡಿಗಳು ಸೊ ಅಲ್ ಬಂದು ವೀರ ಬೈಕ್ಸ್ ಸರ್ವಿಸ್ ಸೆಂಟರ್ ತರ ಇದೆ.

ಇದು ಬಂದು ಒಂದು ಫಿಶ್ ಶಾಪ್ ತರ ಇದೆ.

ಮತ್ತೆ ಒಂದ್ ಬಸ್ ಪಾಸ್ ಆಗ್ತಾ ಇದೆ ಮತ್ತೆ ಒಂದ್ ಬಸ್ ನಿಂತಿದೆ ಸೋ ಅಲ್ಲಿ ಮೂರ್ ತರದ್ ಕಾರ್ ಗಳಿದೆ.

ಚಂಡು ಹೂವಿನ್ ಗಿಡಗಳು ನಡುವೆ ಇದೆ ಮತ್ತೆ ಒಂದು ಕಲ್ ಪಿಲ್ಲರ್ ಇದೆ.

ಫುಲ್ ಲೈಟ್ಸ್ ಗಳು ಎಲ್_ಇ_ಡಿ ಲೈಟ್ ಗಳು ಉರಿತ ಇದೆ ಮತ್ತೆ ಬ್ಲೂ ಕಲರ್ ಚೇರ್ಸ್ ಇದೆ ಡಸ್ಟ್ ಬಿನ್ಸ್ ಇದೆ ಮತ್ತು ಅದರ ಪಕ್ಕದಲ್ಲಿ ಸುಮಾರು ರೋಲ್ಸ್ ಇಕ್ಕಿದಾರೆ.

ಮತ್ತೆ ಇದು ನೋಡೋದಿಕ್ಕೆ ಒಂದು ರೂಮ್ಸ್ ತರ ಇದೆ ಕ್ಲಾಸ್ ರೂಮ್ ತರ ಸೋ ಹಲವಾರು ವ್ಯಕ್ತಿಗಳು ಅಲ್ಲಿ ಕಂಬೈನ್ಡ್ ಸ್ಟಡಿ ಮಾಡ್ತಾ ಇದ್ದಾರೆ.

ಇದು ಒಂದು ಗ್ಯಾರೇಜ್ ಅಂಗಡಿ ತರ ಇದೆ.

ಒಂದು ಅಪ್ ಅಂಡ್ ಡೌನ್ ಎರಡು ತರದಲ್ಲಿ ಗಿಫ್ಟ್ ಗಳಿವೆ ಮತ್ತು ಸೋಫಾ ಗಳು ಹಾಕಿದ್ದಾರೆ.